ಇಲ್ಲಿ ತುಂಬ ಸ್ವಚ್ಛತೆಯನ್ನು ಕಾಪಾಡಲಾಗಿದೆ ಇಲ್ಲಿ ಪಾಪ್ಕಾರ್ನ್ --

ನಿಯನ್ನು ಇಡಲಾಗಿದೆ ಮತ್ತು ಒಳ್ಳೆ ಒಳ್ಳೆಯ ಕುರ್ಚಿಗಳನ್ನೂ ಇಡಲಾಗಿದೆ ನಾವು ಹೋಟೆಲ್ಗೆ ಹೋಗಿದೀವಿ .

ಹಸಿರು ಬಣ್ಣದಲ್ಲಿ ಪಾಚಿ ಕಟ್ಟಿಕೊಂಡಿದೆ ಇಟ್ಟಿಕೆಗಳು --

ಇದು ಒಂದು ಉದ್ಯಾನವನವಿದೆ ಇಲ್ಲಿ ನೆಲವು ಹಚ್ಚ ಹಸಿರಿನಿಂದ ಕುಡಿಲ್ಲ ಇಲ್ಲಿ ಮರಳಿದೆ .

ಬಣ್ಣ ಬಣ್ಣದ ಸ್ಟಾರ್ಗಳಿಂದ ಚರ್ಚ್ ಅನ್ನು ಅಲಂಕರಿಸಲಾಗಿದೆ ಇಬ್ಬರು ಮಹಿಳೆಯರು ಎರಡು ಬಿಳಿಯ ಬಣ್ಣದ ವಸ್ತ್ರಗಳನ್ನು ದರಿಸು --

ನಿಂತಿದ್ದಾರೆ ಎಲ್ಲರು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ ತುಂಬ ಸರಳತೆಯಿಂದ.

ಇದು ಒಂದು ಮಸಿದಿ ಇಲ್ಲಿ ಮುಸ್ಲಿಮ್ಸ್ಆರು ಪ್ರಾರ್ಥನೆಯನ್ನು ಸಲ್ಲಿಸು ಸಲ್ಲಿಸುತ್ತಾರೆ .